ಅಂದ್ರೆ ಆ ಏರಿಯಾ ಗೆ ನಾವು ಇದು ವಾಟರ್ ಟ್ಯಾಂಕ್ ಈ ಚಿತ್ರದಲ್ಲಿಇರುವ ವಾಟರ್ ಟ್ಯಾಂಕ್ ನೋಡ್ತಾ ಇದ್ದಿದು ಚಿಕ್ಕವಾಯ್ಸ್ನಲ್ಲಿ ಬಟ್ ಇವಾಗ--

ತ್ತೆ ಈಗ ನಜರ್ಬಾದ್ ಅಲ್ ಒಂದ್ ವಾಟರ್ ಟ್ಯಾಂಕ್ ಇದೆ ಇನ್ನೊಂದೂ ಆ--

ಆಆ ಅಂದ್ರೆ ಇಷ್ಟ ಆಗುತ್ತೆ ಯಾಕಂದ್ರೆ ತುಂಭಾ ವ ಆ ಗಟ್ಟಿಯಾಗಿ ಇರೋಅಂತ ಮರ

ಯಾವತ್ತಾದ್ರೂ ಒಂದ್ ದಿನ ನಾವು ಮಾಡಿ ಮಾಡಿ ಮಾಡಿ ಬೇಜಾರಾದಾಗ ಏ ಹೊಟೆಲ್ಗೂ ಹೋಗವ ಅಂತೀವಿ

ಆ ನಮ ಮೈಸೂರಿ ನಲ್ಲಿ ನಾನ್ ಎಷ್ಟೊಂದ್ ಕಡೆ ನೋಡಿದೀನಿ ನನ್ ತುಂಬಾ ಗಾಡಿ ಹೊಡ್ಸ್ತೀನಿ ಅಲ್ವ ಎಲ್ಲ ಕಡೆ ನಾನೆ ಗಾಡಿ ತಗೊಂಡ್ ಹೋಗ್ಬೇಕಾದ್ರೆ--

ಅವರ್ಗಳ್ನೇ ಲೆಕ್ಚರ್ ಆಗಿ ಮಾಡ್ತಾರೆ ಇಲ್ಲಾಂದ್ರೆ ಅವ್ರ್ ಕಮಿಟೀ ಇಂದಾನೆ ಲೆಕ್ಚರ್ರ್ಗಳ್ನ ಆಗಿ ತಗೋತಾರೆ ಟೀಚರ್ನ ಆಗಿ ತಗೋತಾರೆ ಅಂತ ಹೇಳ್ಬಹುದು

ಹುಡ್ಗಿರು ಮುಂಚೆ ಹುಡ್ಗಿರೆಯೇ ಪಾರ್ಲೊರ್ ಗೆ ಹೋಗ್ವರು ಬಟ್ ಈಗ ಹುಡ್ಗಿರು ಗಿಂತ ಹೆಚ್ಚಾಗಿ ಹುಡ್ಗರು ಹೊಯ್ತಾರೆ

ಹುಡ್ಗರು ಫಾಸಿಯಾಲ್ ಅಂತೇ ಸ್ಕ್ರಬ್ಬಿಂಗ್ ಅಂತೇ ಹೇರ್ ರಿಮೂ ಅಂತೇ ಎಷ್ಟೊಂದು ರೀತಿ ಹುಡ್ಗರನು ಈಗ ಎಲ್ಲ--